ಆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ತುಂಬಾ ಅನುಕೂಲಕರವಾಗಿರುತ್ತದೆ ರೈಲು ಹಾಗೆ ಅದೇ ರೀತಿ ಕಡಿಮೆ ಚಾರ್ಜ್ ಕೂಡ ಇರುತ್ತೆ.

ಇಲ್ಲಿ ಮಿಷನ್ ಗಳು ಗಣಿಕೆ ಕೊರೆಯಲು ಅಥವಾ ರಾಶಿ ಮಾಡಲು ರೈತರಿಗೆ ಉಪಯುಕ್ತವಾದ ರಾಶಿ ಮಾಡಲು ದೊಡ್ಡ ದೊಡ್ಡದಾದ ಮಿಷನ್ ಗಳಲ್ಲಿ ಇವುಗಳ ಹಾಕಿಕೊಂಡು ಕೂಡ ಉಪಯೋಗಿಸುತ್ತಾರೆ.